ಯೆಸ್ಸೆಸ್ಸಿ ಮ್ಯಾಲ್ ಹಾಕ್ಯಾರ ಒಬ್ಬ ಹುಡ್ಗನ ಬಿಟ್ಟು ಡೈರೆಕ್ಟಲಿ ಕಾಣುಸ್ತಿತಿ.

ಏನೋ ಒಂದು ತಾರಾ ಮನೆ ಕಟ್ಟಾತವ ಆರ್ ಬಳಿಕಟ್ರಿ ಬಾರಿ ಒಳಾಗುತ್ತಿ ಇಟ್ಟಂಗಿ ಅವ ಮನಿ ಜೊವತಾನಾ ಬಾಕಲ್ ಯೇನ ಕಟ್ಟತಾನಾ. ಈ ಕಡಿ ಒಬ್ಬೇನ ಯೇನ ಆಟಡ್

ಬಟಾಟಿತಿ ಸಂತ್ ಐತಿ ಇಲ್ಲೀ. ಸಂತೆನಾದ್ರೂ ಒಂದು ಚೂರು ಜನ್ರ ಸಂತೆಗ್ ಹೋಗೋ ತರ ಮತ್ತ ಡಬ್ಬಾಗ ಮೆಣಸಿನ್ಕಾಯಿ ಹಾಕಿ ಚೀಲದಾಗ್ ಮೆಣಸಿನ್ಕಾಯ್ ಆವಾ ಕೆಂಪ್ ಮೆಣಸಿನ್ಕಾಯ್--

ಆ ಮುಂಜಾ ಬೆಳಕಾಯೇನ ಆ ತೆಗೆದ ಫೋಟೋ ನೀರ್ನ ಹಡಗ್ ಒಂಟಾವಾ ಮತ್ತೀಕಡೆಯೆಲ್ಲ ಗಲೀಜ್ ಅನ್ಸ ಕ್ಕಾಯಿತಿಯೆಲ್ಲ ಒಂದ್ದ್ ಕಾರ್ ನಿಂತೈತಿ ಇಬ್ರಾಯೆಂಮಕ್ಳು ದೂರ ನಿಂತಾರ ಗಿಡ ಗಿಡಗಂಟಿಯೆಲ್ಲಾ ಇಲ್ಲ.

ಇದೊಂದು ರೈಸ್ ಒಂದ್ ಲೆಗ್ ಪೀಸ್ ಇಟ್ಟರ್ ಮಟ್ಟ ಫ್ಯಾನ್ ಯಯಾತಿ ಮ್ಯಾಟ್ ಮಣಿ ಯಯಾತಿ ಮನೆಲಿ ಎಲ್ಲ ತಾರಾ ಇಟ್ಟಾರ.